ಕಾಫಿಗೇ ನೂರು ಏನು ಐನೂರು ಸಾವಿರ ಕೊಟ್ಟು ಕುಡಿತಾರೆ. ಅವ್ರಿಗೆ ಬುದ್ದಿ ಇಲ್ಲ ದುಡ್ಡಿಲ್ಲ ಕುಡಿತಾರೆ. ನಾವ್ಗಳು ಹೋಗಲ್ಲ.

ನಾವು ನಂಜುಗುಡ್ ಗೆ ಹೋಗಿದ್ವಿ ಬೆಂಗಳೂರಿಗೆ ಹೋಗಿದ್ವಿ ಸುಮ್ಮರು ಕಡೆ ದೇವಸ್ಥಾನಗಳಿಗೆ ಹೋಗಿದ್ವಿ ಕೆ.ಆರ್ ನಗರ್ಗೆ ಹೋಗಿದ್ವಿ ಮೈಸೂರ್ಗೆ ಹೋಗಿದ್ವಿ ಟ್ರೈನ್ ಏ ಅನುಕೂಲ ಚೆನ್ನಾಗಿದೆ ಬಸ್ ಕಿಂತ ಟ್ರೈನ್ ಅನುಕೂಲ ಆಗಾಯಿತಿ.